ಇದು ಒಂದು ಕಾಲೇಜ್ ಆಗಿದೆ ಕಾಲೇಜ್ನ ಒಳಗಡೆ ಒಂದು ಪಾರ್ಕನ್ನು ನಿರ್ಮಿಸಿದ್ದಾರೆ.

ಬೆಟ್ಟದಲ್ಲಿ ಹಲವಾರು ಹಸಿರು ಬಣ್ಣದ ಸಸ್ಯವರ್ಗಳನ್ನು ನೋಡಲು ಕಾಣಬಹುದಾಗಿದೆ.

ಇದರ ಮು ಹಿಂದ್ಗಡೆ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಮಾರ್ಟ್ ಅಥವಾ ಬೇಕರಿಯಾಗಿದೆ.

ಚೆಂಡು ಹೂ ಗಳಲ್ಲಿ ಎರಡು ರೀತಿಯ ಬಣ್ಣಗಳನ್ನು ಹೊಂದಿವೆ.

ಒಂದು ಕೇಸರಿ ಮತ್ತು ಒಂದು ಹಳದಿ ಬಣ್ಣಗಳನ್ನು ಹೊಂದಿದೆ.

ಮುಂದುಗಡೆ ಜ್ಯೋತಿ ಬೀಳಲು ಒಂದು ಕಂಬವನ್ನು ಹಾಕಿಸಿದ್ದಾರೆ.

ಅಂಗಡಿಯ ಒಳಗೆ ಒಬ್ಬ ವ್ಯಕ್ತಿಯನ್ನು ಕಟಿಂಗ್ ಮಾಡುತ್ತಿದ್ದಾನೆ.

ಹಲವಾರು ಮಕ್ಕಳು ಕುಳಿತುಕೊಂಡು ಅವರು ಆಕ್ಟಿವಿಟೀಸ್ ಅನ್ನು ಮಾಡುತ್ತಿದ್ದಾರೆ.

ಹಿಂದಗಡೆ ದೊಡ್ಡದಾದ ಒಂದು ಮನೆ ಇದೆ.

ಇರ ಪಕ್ಕದಲ್ಲಿ ಹಲವಾರು ಬಟ್ಟೆಗಳನ್ನು ಇರ್ಸಿದಾರೆ.

ಅಂಗಿ ಮತ್ತು ಪ್ಯಾಂಟ್ ಗಳನ್ನು ಬೇರೆ ಬೇರೆಯಾಗಿ ಇಟ್ಟಿದ್ದಾರೆ.

ಆರು ಬಿಡಿ ಬಗಗಳು ಸಿಗುವ ಅಂಗಡಿ ಆಗಿದೆ.

ಇಲ್ಲಿ ಮುಂದುಗಡೆ ಒಂದು ಚೇರ್ ಅನ್ನು ಇರಿಸಿದ್ದಾರೆ.

ಇದು ಇನ್ನೂ ಬಿಲ್ಡಿಂಗ್ ಈಗತ್ರಾನೇ ಪ್ರಾರಂಭವಾದ ರೀತಿ ನೋಡಲು ಕಾಣಿಸುತ್ತಿದೆ.

ಇಲ್ಲಿ ಸ್ವೀಟ್ ಐಟಂ ಗಳ ಜೊತೆಗೆ ಖಾರದ ಐಟಂ ಗಳನ್ನು ಸಿಗುತ್ತವೆ.

ಇಲ್ಲಿ ಮದುವೆ ಮಾಡುವ ಚಿತ್ರಣವನ್ನು ನೋಡಬಹುದು.

ಹಲವು ವ್ಯಕ್ತಿಗಳು ಹೊಲದಲ್ಲಿ ನಿಂತು ನೆಲ್ಲನ್ನು ಹಚ್ಚುತ್ತಿದ್ದಾರೆ.

ನಾಲ್ಕು ಜನ ಮಹಿಳೆಯರು ನಿಂತುಕೊಂಡು ತಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ.

ಟ್ರ್ಯಾಕಿನಲ್ಲಿ ನಾಲ್ಕು ಮಹಿಳೆಯರು ರನ್ನಿಂಗ್ ಮಾಡುತ್ತಿದ್ದಾರೆ.

ಮೂವರು ಮಹಿಳೆಯರು ಒಂದೇ ತರನಾದ ಬಟ್ಟೆಯನ್ನು ಧರಿಸಿದ್ದಾರೆ.

ಶಿಕ್ಷಕರ ಇಂದಿನಿಂದ ನೋಡುತ್ತಿದ್ದಾರೆ ಮಕ್ಕಳು ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಕೆಂಪು ಬಿಳಿ ಬಣ್ಣದಿಂದ ಬಳಿದಿದ್ದಾರೆ.

ಇಲ್ಲಿ ಪಿಲ್ಲರ್ ಗಳನ್ನು ನೋಡಲು ಕಾಣಬಹುದು ಒಂದು ನೆಚ್ಚಿನಿಕೆಯನ್ನು ಇಟ್ಟಿದ್ದಾರೆ.

ಈ ಮನೆಯನ್ನು ಕೆಂಪು ಇಟ್ಟಂಗಿಗಳ ಮೂಲಕ ನಿರ್ಮಾಣ ಮಾಡುತ್ತಿದ್ದಾರೆ.

ಇದು ಒಂದು ಫಂಕ್ಷನ್ ಡೆಕೋರೇಷನ್ ಹಾಲ್ ಆಗಿದೆ.

ಆ ಚೇರ್ ಮೇಲೆ ಕೆಲವು ವ್ಯಕ್ತಿಗಳು ಕುಳಿತುಕೊಂಡು ಅದನ್ನು ವೀಕ್ಷಿಸುತ್ತಿದ್ದಾರೆ.

ಈ ಕಾರಿನ ಹಿಂದೆ ಒಂದು ಗಾಲಿ ಇದೆ.

ಇಲ್ಲಿ ವಿಧವಿಧವಾದ ವಸ್ತುಗಳನ್ನು ಬೇರ್ಪಡಿಸಿ ಇರಿಸಿದ್ದಾರೆ.

ಬೇರೆ ಬೇರೆ ಬ್ರಾಂಚ್ ಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ಸರಿಯಾಗಿ ಹೊಂದಾಣಿಸಿಕೊಂಡಿದ್ದಾರೆ.

ಹಲವಾರು ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ ಒಂದು ಬಂಡಿ ಅಂಗಡಿಯ ನೋಡಬಹುದು.

ಕೆ_ಎಸ್_ಆರ್_ಪಿ ತರಬೇತಿ ಶಾಲೆ ಮುನಿರಾಬಾದ್ ಹೊಸಳ್ಳಿ ಎಂದು ಬರೆಯಲಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡು ಫೋಟೋ ವನ್ನು ತೆಗೆಸಿಕೊಂಡಿದ್ದಾನೆ.

ಇಲ್ಲಿ ಒಂದು ದೊಡ್ಡದಾದ ರಸ್ತೆ ಕಾಣಿಸುತ್ತಿದೆ.

ರಸ್ತೆಯ ಪಕ್ಕದಲ್ಲಿ ಒಂದು ಬೈಕ್ ನಿಂತಿದೆ.

ಮತ್ತು ಕೆಲವೊಂದಿಷ್ಟು ಒಡರ್ ಗಳನ್ನು ಹಾಕಿದ್ದಾರೆ ಒಬ್ಬ ವ್ಯಕ್ತಿಯ ಕಾಲು ಕಾಣ್ಸುತ್ತಿದೆ.

ಇದು ಒಳಗಡೆ ಹಲವಾರು ಹಳದಿ ಬಣ್ಣಗಳಿಂದ ಕೂಡಿದೆ.